ಮತ್ತು ಒಂದು ಕೆಂಪು ಬಣ್ಣದ ಮೆಟ್ಟಲು ಕೂಡ ಇಟ್ಟಿದ್ದಾರೆ.

ಇಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ ಮತ್ತೆ ಬಿಳಿಯ ಬಣ್ಣದ ಶರ್ಟ್ ಕೂಡ ಹಾಕಿದಾನೆ ಕೈಯಲ್ಲಿ ಒಂದು ಬ್ಯಾಗ್ ಕೂಡ ಇದೆ.

ಈ ಚಿತ್ರ ನೋಡುದಾದ್ರೆ ಆಕಾಶ ಕಪ್ಪು ಬಣ್ಣದ್ ಆಗಿದೆ ಇಲ್ಲಿ ಒಂದು ಕಟ್ಟಡ ಇದೆ ಇಲ್ಲಿ ಒಂದು ಹೊಲೆ ಇದೆ ಹೊಲೆ ಮೇಲೆ ತವ ಇದೆ--

ಈ ಕ್ರೀಡಾಂಗಣದಲ್ಲಿ ಜನರು ಕುರ್ಚಿಗಳನ್ನು ಹಾಕಿಕೊಂಡು ಕುಳಿತು ಕೊಂಡಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ಹುಲ್ಲಿನ ಮೇಲೆ ಮಲಿಕೊಂಡಿದ್ದಾನೆ

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಬ್ಬ ಹುಡುಗಿನ ನೃತ್ಯವನ್ನು ಮಾಡುತ್ತಿದ್ದಾಳೆ ಅವಳು ಹಸಿರು ಬಣ್ಣದ ಸೀರೆಯನ್ನು ಹಾಕಿಕೊಂಡಿದ್ದಾಳೆ.

ಈ ಮಹಿಳೆ ಸೀರೆಯನ್ನು ಹಾಕಿಕೊಂಡಿದ್ದಾಲೇ ಇಲ್ಲಿ ಮರಗಳು ಕೂಡ ಇ--

ಈ ಮಹಿಳೆ ಸೀರೆಯನ್ನು ಹಾಕಿಕೊಂಡಿದ್ದಾರೆ ಇಲ್ಲಿ ಮರಗಳು ಕೂಡ ಇವೆ--

ಮತ್ತು ಟಾಟಾ ಸ್ಕೈ ಎಂದು ಬರೆದಿದ್ದಾರೆ ಈ ಅಂಗಡಿಗೆ ಹೂವಿನಿಂದ ಅಲಂಕಾರಿಸಿದ್ದಾರೆ ಇಲ್ಲಿ ಬಟ್ಟೆಗಳು ಇವೆ.

ಮತ್ತು ಟಾಟಾ ಸ್ಕೈ ಎಂದು ಬರೆದಿದ್ದಾರೆ ಈ ಅಂಗಡಿಗೆ ಹೂವಿನಿಂದ ಅಲಂಕಾರಿಸಿದ್ದಾರೆ ಇಲ್ಲಿ ಬಟ್ಟೆಗಳು ಇವೆ.

ಇಲ್ಲಿ ಕೆಂಪು ಬಿಳಿ ನೀಲಿ ಮತ್ತು ಗುಲಾಬಿ ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಒಂದು ಕ್ಯಾಮೆರಾ ಕೂಡ ಇಟ್ಟಿದಾರೆ.

ಈ ಕಟ್ಟಡದ ಒಳಗೆ ತುಂಬ ಬುಲ್ಲೆಟ್ಗಳು ನಿಂತಿದೆ ಇಲ್ಲಿ ಒಂದು ಸ್ಟೂಲ್ ಕೂಡ ಇಟ್ಟಿದ್ದಾರೆ.

ಈ ಕಟ್ಟಡದ ಒಳಗೆ ತುಂಬ ಬುಲೆಟುಗಳು ನಿಂತಿವೆ ಇಲ್ಲಿ ಒಂದು ಸ್ಟೂಲ್ ಕೂಡ ಇಟ್ಟಿದಾರೆ.

ಈ ಕಟ್ಟಡದ ಬಣ್ಣ ಬಿಳಿಯ ಬಣ್ಣದಾಗಿದೆ ಇದರ ಮೇಲೆ ಕಂಬಿಗಳಿವೆ --

ಈ ಕಟ್ಟಡದ ಬಣ್ಣ ಬಿಳಿಯ ಬಣ್ಣದಾಗಿದೆ ಇದರ ಮೇಲೆ ಕಂಬಿಗಳಿವೆ.

ಈ ಕಟ್ಟಡದ ಕೆಳೆಗೆ ತುಂಬ ಪುರುಷರು ನಿಂತಿದ್ದಾರೆ ಇಲ್ಲಿ ಒಬ್ಬ ಹುಡುಗ ಕಪ್ಪು ಬಣ್ಣದ ಬ್ಯಾಗ್ ಹಾಕಿಕೊಂಡು ನಿಂತಿದ್ದಾನೆ.

ಈ ಹಡಗಿನ ಮೇಲೆ ಇಬ್ಬರು ನಿಂತಿಕೊಂಡಿದ್ದಾರೆ ಈ ಹಡಗಿನ ಬಣ್ಣ ನೀಲಿ ಬಣ್ಣವಾಗಿದೆ--

ಈ ಟೊಮಾಟೇ ಹಣ್ಣು ಕೆಂಪು ಬಣ್ಣದಲ್ಲಿದೆ ಇಲ್ಲಿ ಒಂದು ಚೀಲ ಕೂಡ ಇಟ್ಟಿದಾರೆ ಹಾಗು ಬಿಳಿ ಬಣ್ಣದ ಚೀಲ ಕೂಡ--

ಇದು ಬಾಳ ಚೆನ್ನಾಗಿತ್ತು ನಾವ್ ಯಾವಾಗ್ಲೂ ನೋಡಿರ್ಲಿಲ್ಲ ಮಕ್ಳು ಕರ್ಕಂಡ್ ಹೋಗೋಕ್ ಹೋಗಿ ನೋಡ್ ದೋ.

ಅದರ ಮುಂದೆ ಒಬ್ಬ ಹುಡುಗನು ನಿಂತಿಕೊಂಡಿದ್ದಾನೆ ಅವನು ಕಪ್ಪು ಬಣ್ಣದ ಕೋಟ್ ಅನ್ನು ಹಾಕಿಕೊಂಡಿದ್ದಾನೆ.

ಕೆಳಗೆ ಒಂದು ಬಟ್ಟೆ ಅಂಗಡಿ ಇದೆ ಇಲ್ಲಿ ತುಂಬಾ ತರದ ಬಟ್ಟ್ಟೆ ಗಳು ನೇತು ಹಾಕಿದ್ದಾರೆ.

ಮತ್ತೆ ಆಮೇಲೆ ಕೂಡ ಫ್ಯಾಮಿಲಿ ಟ್ರಿಪ್ ಅಂತ ಎಲ್ಲ ಹೋಗ್ತಾ ಇದ್ವಿ --

ಮತ್ತೆ ಆಮೇಲೆ ಕೂಡ ಫ್ಯಾಮಿಲಿ ಟ್ರಿಪ್ ಅಂತ ಎಲ್ಲ ಹೋಗ್ತ ಇದ್ವಿ.

ಈ ಚಿತ್ರ ನೋಡಬಹುದಾದಾದ್ರೆ ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಈ ಕಟ್ಟಡಕ್ಕೆ-

ಅದರ ಮೇಲೆ ವೆಸ್ಟೆರ್ನ್ ಯೂನಿಯನ್ ಎಂದು ಬರೆದಿದ್ದಾರೆ.

ಈ ಚಿತ್ರ ನೋಡಬಹುದಾದಾದ್ರೆ ಇಲ್ಲಿ ಒಂದು ವಿವಾಹ ನಡೀತಾ ಇದೆ ಇಲ್ಲಿ ತುಂಬಾ ತರದ ಹೂವಿನಿಂದ ಅಲಂಕರಿಸಿದ್ದಾರೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಶಾಲೆಯ ಮಕ್ಕಳು ಆಟವಾಡುತ್ತಿದ್ದರೆ ಇಲ್ಲಿಕೊಕ್ಕೋ ಆಟವನ್ನು ಆಡುತ್ತಿದ್ದಾರೆ --